ದೇವಸ್ಥಾನ ಆಗಿರಬಹುದು. ಇಲ್ಲಿ ವಿನಾಯಕ ವಿಗ್ರಹ ಕಾಣಿತಾ ಇದೆ. ಅದೇ ರೀತಿ ಅನೇಕ ವಿಗ್ರಹಗಳನ್ನು ನಾವು ನೋಡ್ತಾ ಇದ್ದೀವಿ.

ಇದು ಸರಕಾರಿ ಆಸ್ಪತ್ರೆಗಳು ಆಗಿರಬಹುದು ಇದರ ಮೇಲೆ ಫೀಮೇಲ್ ಜನರಲ್ ವಾರ್ಡ್ ಅಂತ ಇದೆ ಅಲ್ಲಿ ಮಂಚಗಳು ಕೂಡ ಕಾಣಿಸ್ತಾ ಇದೆ.

ನಾವು ನೋಡ್ತಾ ಇದ್ದೀವಿ ಸುಂದರವಾದ ಬೊಂಬೆಗಳಿದಾವೆ ಅದೇ ರೀತಿ ಚಂಡು ಹೂಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಒಂದು ಡೆಕೋರೇಷನ್ ಮಾಡಿದ ಪ್ರದೇಶ ಇದು ಒಂದು ಮಾಲ್ ಆಗಿರಬಹುದು.

ಅನೇಕ ಮಂದಿ ಒಳಗಡೆ ತಿರ್ಗಾಡತಾಯಿದ್ದರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹಳೆಯ ಕಾಲದ ಭವನ ಆಗಿ ಇದೆ.

ಇಲ್ಲಿ ಒಂದು ನಾವು ಮ್ಯೂಸಿಯಂ ಅನ್ನ ನಾವು ಕಾಣ್ತಾ ಇದ್ದಿವಿ. ಸುತ್ತ ಒಳ್ಳೆಯ ಪ್ರದೇಶ ನಾವು ಕಾಣುತ್ತಿದ್ದೇವೆ.

ಒಂದು ಮೈದಾನ ಕೂಡ ಇದೆ ಆ ಕೂಡ ಮೈದಾನ ಕಾಣ್ತಾ ಇದೀವಿ ಗಿಡಗಳು ಸುತ್ತ ಮುತ್ತಲು ಇದಾವೆ.

ಮತ್ತೆ ಇಲ್ಲಿ ನೋಡ್ತಾ ಇರುವಾಗ ಮಕ್ಕಳು ಹತ್ತೊಕೆ ನಿಚ್ಚಣಕಿ ಟೈಪ ಇದೆ ಅದರಲ್ಲಿ ಮಕ್ಕಳು ಆಡ್ಕೋಬಹುದು ಇಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಕುಡ ಕಾಣ್ತಾ ಇದೆ ನಮಗೆ.

ಮತ್ತೆ ಇದ ಇದ ಇದನ್ನಪಾರ್ಟಿಶನ್ ಕೂಡ ಮಾಡಿದ್ದಾರೆ. ಪೆನ್ಷನ್ ಕೂಡ ಹಾಕಿದರೆ. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಗಿಡಗಳನ್ನು ನಾಟ್ಟಿದ್ದಾರೆ ದೊಡ್ಡ ಗಿಡಗಳು ಕೂಡಾ ಇದಾವೆ.

ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಾಸ್ಕ್ ಹಾಕೊಂಡಿದರೆ. ಇದು ಕರೋನ ಸಮಯ ಆಗಿರಬಹುದು ಎಂದೆನಿಸುತ್ತಿದೆ ಗಿಡಗಳು ಇವೆ.